ಮಾಮೂಲಿ trip ಗಳಿಗ ಹೋಗಿದ್ವಿ ಹಂಗೇ ದೇವಸ್ಥಾನ ಸಿಕ್ದಾಗ ಹೋಗಿದ್ವಿ .

ಗೋವಾದಲ್ಲಿ ಒಂದು beach ಇದೆ . beach ಅದು ಚೆನ್ನಾಗಿದೆ ನೋಡೋದಿಕ್ಕೆ ಎಲ್ಲಾ .

recent ಅಗಿನೆ friends ಊ ಅವರ families ಎಲ್ಲಾ ಹೋಗ್ ಬಂದ್ರು ಅವರು ಫೋಟೋಸ್ ಎಲ್ಲಾ ಹಾಕಿದರು . ನಂಗು ಇಷ್ಟ ಆಯ್ತು ಮಸ್ತ್ ಮಸ್ತ್ pic ತಗೊಲೋದಿಕ್ಕೆ ಎಲ್ಲಾ ಚೆನ್ನಾಗಿದೆ ಗೋವ .

ಹ ನಾವು ಹೋಗ್ಬೇಕು ಅಂತ ಮೊನ್ನೆ ತಾನೆ ಹಿಂಗೆ ಮಾತಾಡ್ತಾ ಹೇಳ್ದೆ ಅವರ್ಗೆ ನಾವು ಹೋಗಬರೋಣ ಒಂದ್ ಸತಿ friends ಇಂಗೆ ಕುತಿದ್ವಲ್ಲ ಉಟಕ್ ಅವಾಗ್ ಹೇಳ್ದೆ ನನ್ನ colleagues ಗೆಲ್ಲ .

so ಅದಿಕ್ಕೆ ಗೋವಾಗೆ ಗೆ ಹೋಗಣ . ಅಂತ ನಾನು ಅಂದ್ಕೊಂಡೆ ಅವರು friends ನಲ್ಲ ಕೆಲ್ಲಿ ಹೋಗ್ ಬರೋಣ ಅಂತಂದ್ರು ಅದಿಕ್ಕೆ ನೀವು ನಿಮ್ಮ friends ಕೇಳಿ ಎಷ್ಟ್ ಜನ ಬರ್ತಾರೆ ಏನು .

ಅದೇ ನನ್ friends ಗೆ ಹೇಳಿದ್ದೆ ಒಂದ್ ಹತ್ ಜನ ಬರ್ಬೌದು ಬರ್ತಾರೆ.

ಅದೇ ಇನೊಂದ್ ಸತಿ ಮಾತಡಿ ಮಾತಾಡ್ಬಟ್ಟ್ ಹೇಳಿ .ಗೋವ ಹೋಗಣ ಅಂತ ಹೇಳದ್ರೆ ಗೋವಾಗೆ ಹೋಗಣ ಇಲ್ಲ ನಮ್ಮಗೆ ಗೋವ ಯಾಕಂದ್ರೆ ನಾವು budget ಕೂಡ ನೋಡ್ಕೋಬೇಕು ಅಲ್ವ ದಿವ್ಯ ಇವಾಗ ನಮ್ಮ ಅತ್ರ ಇರುತ್ತೆ ನಾವ್ ಬರ್ತಿವಿ ಅಂತ ಹೇಳ್ತಿವಿ ಬುಟ್ friends . ಅವರದು budget problem ಗಳು ಇರುತ್ತೆ so ಎಲ್ಲಾ ನೋಡ್ಕೊಂಡು .

enjoyment ಮಾಡೋರ್ಗೆ ಗೋವ ತುಂಬಾ ಚೆನ್ನಾಗಿರುತ್ತೆ travelling ಮಾಡೋರ್ಗೆ . enjoy ಮಾಡೋರ್ಗೆ.ಗೋವ ಅಂತು super ಆಗಿರುತ್ತೆ place ಊ so ಒಂದ್ ಸತ್ಹೋ ಹೋಗಿ ನೋಡ್ಕೊಂಡ್ ಬರೋಣ . ಹ್ಮ್ಮ್. ಅಲ್ಲಿ ಒಂದು temple ಕೂಡ ಇದೆ ಮಹದೇವ್ temple ಅಂತ ಚೆನ್ನಾಗ್ ಇದೆ ಅಂತೆ .

ಒಂದ್ ಒಂದ್ ಸತಿ plan ಮಾಡಿ ಹೋದ್ವಿ ಅಂತಂದ್ರೆ ಅಲ್ಲಿ ನಮ್ಮಗೂ ಗೊತ್ತಿಲ್ಲ ಅಂದ್ರು ಕೇಳ್ಕೊಂಡು ನೋಡ್ಕೊಂಡು ಬರ್ಬೌದು .

friends friends ಹೋಗ್ತಿವಿ ಅಂದ್ರೆ ತುಂಬಾ ಚೆನ್ನಾಗ್ enjoy ಮಡ್ಬೌದು.

ತುಂಬಾ ಚೆನ್ನಾಗಿರುತ್ತೆ ಗೋವ places ಎಲ್ಲಾ . ಹೋಗ್ ಬರೋಣ ಗೋವ ಅಂದ್ರೆ ತುಂಬಾ ಇಷ್ಟ ಅಲ್ವ ಎಲ್ರಿಗೂ . ಹೌದು ಯಾಕಂದ್ರೆ ನೋಡಿರಲ್ಲ ಈ covid ಆಟವಿಂದ ನಾವ್ ಎಲ್ಲೂ ಅಚೆಕಡೆ ಹೋಗಿಲ್ಲ trip ಗಳಂತು ಮಾಡೇ ಇಲ್ಲ ನಾವು .

so ಅದಿಕ್ಕೆ ಹೋಗಣ ಅಂತ plan ಮಾಡಿದಿವಿ . ಈಗ ಏನ್ಗು ಸ್ವಲ್ಪ elections ಎಲ್ಲಾ ಬರ್ತಿದೆ ಅಲ್ವ elections ಎಲ್ಲಾ ಮುಗಿಲಿ. ಮುಗಿದಮೇಲೆ ಒಂದ್ ದಿನ plan ಮಾಡ್ತೀನಿ ನನ್ ಹೇಳ್ತೀನಿ friends ಗುವೇ.ನೀವು ನಿಮ್ಮ friends ನೆಲ್ಲ ಕೇಳಿ ಎಷ್ಟ್ ಜನ ಬರ್ತಾರೆ ಅಂತ ಕೇಳ್ಕೊಂಡು.

ನಂಗ್ ಒಂದ್ ಸತಿ inform ಮಾಡಿ.ಇಷ್ಟ ಜನ ಬರ್ತಾರೆ ಅಂದ್ರೆ ನೋಡನ train ಅಲ್ಲಿ ಅಯ್ರ್ಹು ಅಂದ್ರೆ train ಅಲ್ಲಿ ಹೋಗೋಣ . flight ಅಲ್ಲಿ ನಾವು ಒಂದ್ ಸತಿ ನು flight ಅಲ್ಲಿ ಹೊಗಿಲ್ವಲ್ಲ.

ಬೇಕಿದ್ರೆ ಅಲ್ಲಿಗೆ ಹೋಗಿ ಬರೋಣ . ಅದೇ ಹೋಗ್ ಬರೋಣ ಒಟ್ನಲ್ಲಿ ನೀವ್ ಹೇಳ್ದನ್ಗೆನೆ ಇವಗ್ vacation ಅಂತ free ಇದಾರೆ . ಆಮೇಲೆ ಇವಾಗ election busy ಅಲ್ಲೂ ಬಿಡಲ್ಲ ಅನ್ಸುತ್ತೆ mostly .ಎಲ್ಲಾ ಚೆಕ್ಕಿಂಗ್ ಎಲ್ಲಾ ಇರುತ್ತೆ ಅಲ್ಲ .

ಹ ಒಟ್ಟಿಗೆ election ಮುಗ್ಸ್ಕೊಂಡು .plan ಮಾಡ್ಕೊಂಡು ಗೋವ ಅಗ್ ಹೋಗ್ ಬರೋಣ. ಸರಿ ಆಯ್ತು ಹಂಗೇ ಮಾಡೋಣ ಒಟ್ನಲ್ಲಿ ನೀವು ಕೆಲ್ಕೊಂಡಿರಿ ನಾನು ಕೇಳ್ತೀನಿ . ಗೊವನೆ fix ಮಾಡ್ಕೊಳ್ಳೋಣ .ಗೋವಾಗೆ ಹೋಗಬರೋಣ ಅಯೂ ಇಲ್ಲಿ ಏನ್ರಿ ಮತ್ತೆ ಹೋಗಿ ಬೇಕಿದ್ರೆ ಮಡಕೇರಿ ಏನು ಒಂದ್ two days ಹೋಗಿ trip ಮಾಡ್ಕೊಂಡು ಬರ್ಬೌದು . ಅಷ್ಟ್ ದೂರ ಒಂದ್ ಸತಿ ಹೋಗ್ ಬಂದ್ರೆ ಯಾವಾಗ್ ಹೋಗ್ತಿವೋ ಮಡಕೇರಿ. ಚಿಕ್ ಮಂಗಳೊರು ಅದೆಲ್ಲ ಹೋಗಿ ಬೇಕಿದ್ರೆ ನೋಡ್ಕಂಡ್ ಬರ್ಬೌದು .

ಅದು ಇವಗ್ ಹೋಗಕೆ ಸ್ವಲ್ಪ ಬೇಜಾರ್ ಬೇಸಿಗೆ time ಅಲ್ವ ಆಮೇಲೆ ಸುಥಕ್ ಆಗಲ್ಲಅಲ್ಲಿ ಓಡಾಡಿಕ್ ಆಗಲ್ಲ ಬಿಸ್ಲು ಜ್ಯಾಸ್ತಿ. ಇಲ್ಲಿ ಗೋವ ಅಂದ್ರೆ beach ಅದು ಇದು cool ಆಗಿ ಅರಂಸೆ ನೀರಲ್ ಎಲ್ಲಾ ಆಟಾಡ್ ಕೊಂಡು.

ನೋಡು ಇರಲ್ಲ ಅಲ್ಲ ಇದ ಆದ್ರೆ. ಯಾವಾಗ್ ಅದ್ರು ಹೋಗ್ಬೌದು ಅಲ್ಲಿ ತುಂಬಾ ದಿನ ಆಗುತ್ತೆ ಹೋಗಕ್ಕೆ . ಹೌದು ಅದಿಕ್ಕೆನೆ so ಗೋವ ನೆ fix ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ತೈದಿನಿ. ಅದುನ್ನೇ fix ಮಾಡನ .ಇವರ್ ಅತ್ರನು ಮಾತಾಡ್ತೀನಿ ನಾನು friends ಅತ್ರ ಎಲ್ಲಾ ಮಾತಾಡಬಿಟ್ಟು . ನಾನು ನಿಮ್ಮಗೆ ಇನ್ನ ಒಂದ್ ಸತಿ confirm ಮಾಡ್ತೀನಿ ನೀವು friends ಎಲ್ಲಾ ಕೆಳ್ಕೊಲ್ಲಿ ಈ ತರ friends friends ಎಲ್ಲಾ ಹೋಗ್ತೈದಿವಿ ಹೋಗ್ ಬರೋಣ ಬನ್ನಿ ಒಂದ್ ಸತಿ ಅಂತ . ನಮ್ಮಗೆ ಬಜೆಟ್ ಯಾವ್ದುಕ್ಕೆ fix ಆಗುತ್ತೆ train ಅಲ್ಲಿ ಆಯ್ತು ಅಂದ್ರೆ train ಇಲ್ಲ flight ಅಲ್ಲಿ ಆಯ್ತು ಅಂದ್ರೆ flight ಊ . ಹೊಗ್ಬೆಕ್ ಆದ್ರೆ train book ಮಾಡ್ಕೊಂಡು ಬರ್ಬೇಕಾದ್ರೆ . ಬೇಕಿದ್ರೆ flight ಟಿಕೆಟ್ book ಮಾಡ್ಕೊಂಡ್ ಬಂದ್ರೆ ಆಯ್ತು. ಹ್ಮ್ಮ್ ಹೌದು ನೀವ್ ಹೇಳ್ದನ್ಗೆನೆ ಎಲ್ರುನು ಕೆಲ್ಜ್ಕೊಂಡ್ .

ಹ ಸರಿ ದಿವ್ಯ ಆಯ್ತು ಕೇಳಬಿಟ್ಟು ನನಿಗೆ ಒಂದ್ ಸಲ phone ಮಾಡಿ.

ಹ ಸರಿ ದಿವ್ಯ ಆಯ್ತು ಇಡ್ಲ.

ನಾನು ಕೂಡ ಚೆನ್ನಾಗಿದ್ದೇನೆ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರ?

ಹ ಮನೇಲಿ ಚನ್ನಾಗಿದ್ದರೆ ನಿಮ್ಮ ಮನೇಲಿ?

ಹ ನಮ್ಮ ಮನೆಯಲ್ಲಿ ಕೂಡ ಎಲ್ಲರು ಚೆನ್ನಾಗಿದ್ದಾರೆ ಇವತ್ಯಾಕೆ college ಗೆ ಬರ್ಲಿಲ್ಲ ಶ್ರೇಯ?

ಹೊ ಹೌದ ಏನ್ ಆಗಿತ್ತು ನಿಂಗೆ?

ಇವತ್ತು college ಅಲ್ಲಿ ಪ್ರವಾಸದ ಬಗ್ಗೆ ಮಾತಾಡಿದ್ರು ಶ್ರೇಯ.

ಹೌದಾ ಎಷ್ಟು ಜನ ಪ್ರವಾಸಕ್ಕೆ ಬರ್ತಾರೆ? ಪ್ರವಾಸಕ್ಕೆ ನೂರು ಜನ ಬರ್ತಾರಂತ ಹೆಸರು ಕೊಟ್ಟಿದ್ದಾರೆ ನೀನ್ ಬರ್ತೀಯಾ?

ಹ ನಾ ಬರ್ತೆನೆ bus ನಲ್ಲಿ ಹೋಗುದಾ? ಹ bus ಅಲ್ಲೆ ಹೋಗೊದು.

ಪ್ರವಾಸ ಮೂರು ದಿವಸದ್ದು ಮೈಸೂರಿಗೆ ಹೋಗ್ಲಿಕ್ಕೆ.

ಹೌದಾ ಹಣ ಎಷ್ಟು ಕೊಡ್ಲಿಕ್ಕೆ? ಹ ಹೌದು ಹಣದ್ದು ಹೇಳ್ಳಿಲ್ಲಾ ಎಲ್ಲರು ಹೆಸರು ಕೊಟ್ಟಾದ್ಮೇಲೆ ಅಂತ ಹೇಳಿದ್ರು.

ಹ ಹೌದು ನೀನು ಬರ್ತೀಯಲ್ಲಾ? ಹ ನ ಬರ್ತೆನೆ ಹೆಸರು ಕೊಡು ನನ್ನದು.

ಹಾ ಆಯ್ತು ಸುದೀಕ್ಷಾ ಅಲ್ಲ ಎಲ್ಲಾ ಹೆಸರು ಕೊಟ್ಟಿದ್ದಾರೆ.

ಹ ನಾನು ಕೂಡ ಕೊಟ್ಟಿದ್ದೇನೆ, ಖುಷಿಯಾಗುತ್ತೆ ಅಲ್ಲಾ ಎಲ್ಲರೂ ಹೋಗುವಾಗ.

ಹ ಹೌದು friends ಎಲ್ಲಾ ಹೋಗುವಾಗ ಖುಷಿ ಆಗ್ತದೆ.

ನೋಡ್ಲಿಕ್ಕೆಲ್ಲಾ ಮೈಸೂರಲ್ಲ.

ಹ ಹೌದು ತುಂಬ ಎಲ್ಲ ಅರಮನೆ ಎಲ್ಲ ನೋಡ್ಬೋದು ಆಮೇಲೆ zoo ಗೆಲ್ಲ ಹೋಗ್ಬೋದು.

ಊಟದ ವ್ಯವಸ್ಥೆ ಎಲ್ಲ ಅವ್ರೆ ಮಾಡ್ತಾರಂತೆ ಆಯ್ತಾ ಶಿಕ್ಷಕರೆ.

ಹೌದ ನಾವು ಆದ್ರೆ ಊಟ ತರ್ಬೇಕಂತ ಇಲ್ಲ ಅಲ? ಇಲ್ಲ, ಮೂರು ದಿನ ಅಲ್ಲಿ stay ಇ~ ಇರ್ತೇವಲ್ಲ.

ಹ ಹೋಗುವ ತಿಂಡಿಯೆಲ್ಲ ನಾವೇ ತಗೊಂಡು ಹೋಗುದಲ್ಲ.

ಹೌದು ನಾವು ಒಂದೇ seat ಅಲ್ಲಿ ಕೂತ್ಕೊಳ್ಳುವ ಇಬ್ಬರು.

ಹೌದು ನಾವು ಕೊನೆಯ seat ಅಲ್ಲಿ ಕೂತ್ಕೊಳ್ಳೋಣ. ಹ ಅವರು ಸುದೀಕ್ಷಾ, ಸಿಂಚನನವರೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋಣ. ಹಾ ಹೌದು ಅವರೆಲ್ಲ ಹೆಸರು ಕೊಟ್ಟಿದ್ದಾರೆ.

ಹ್ಮ್ boys ಅವರು ready ಯಾಗಿದ್ರು.

ಹ ಹೌದು ಪ್ರಪ್ಪುಲ್ಲ ಕೂಡ ಹೆಸರು ಕೊಟ್ಟಿದ್ದಾಳೆ.

ಹೌದ ಅವಳು college ಗೆ ಬಂದಿದ್ಲ ಇವತ್ತು? ಹ್ಮ್ ಹೌದು ಇವತ್ತು ಬಂದಿದ್ಲು. ಹೌದಾ assignment ಕೊಟ್ಟಿದ್ದಾಳ ಅವಳು?

ಹ ಕೊಟ್ಟಿದ್ದಾಳೆ.

ನೀನು ಮನೆಯವರೊಟ್ಟಿಗೆ ಕೇಳು ಶ್ರೇಯ ಪ್ರವಾಸದ ಬಗ್ಗೆಯೆಲ್ಲ.

ಹ್ಮ್ ಹೌದು ಮನೆಯವರು ಬಿಡದಿದ್ರೆ ಮತ್ತೆ.

ಹಾ friends ಅವರೊಟ್ಟಿಗೆ ಆದ್ರೆ ಮನೇಯವರು ಬಿಡ್ತಾರೆ.

ತುಂಬಾ ಖುಷಿಯಾಗ್ತದೆ ಎಲ್ಲರು ಒಟ್ಟಿಗೆ ಹೋಗುವಾಗ ಹೌದು.

Friends ಅವರೊಟ್ಟಿಗೆ ಹೋಗೂದಲ ತುಂಬ ಖುಷಿ ಆಗ್ತದೆ.

ಹ್ಮ್ ಆಯ್ತು ಶ್ರೇಯ bye ನಾಳೆ meet ನಾಳೆ meet ಆಗೋಣ.

ಮೇಡಂ, ಆ ಹೌದಾ family ಎಲ್ಲ ಹೇಗಿದ್ದಾರೆ ಹಾ ಎಲ್ರು ಚೆನ್ನಾಗಿದ್ದಾರೆ ಚಾ ಕುಡ್ದಾಯ್ತಾ?